ಇಲ್ಲಿ ಎಲ್ಡ್ ಮೂರು ಬೈಕ್ ಗಳು ಕೂಡ ನಿಂತಿವೆ.

ಮತ್ತು ಇಲ್ಲಿ ಬಾಜಿ ಒಂದು ಬ್ಯಾನರ್ ನಲ್ಲಿ ಅಮೆರೋಂಕ್ ಅಂತ ಕೂಡ ಬರೆಯಲಾಗಿದೆ.

ಇದು ಒಂದು ಹಳೆಯ ಬ್ಯಾಂಕ್ ಇಲ್ಲಿ ಎರಡ್ ಮೂರು ನೋಟಿಸ್ ಬೋರ್ಡ್ ಗಳು ಕೂಡ ಮೆತ್ತಿವೆ.

ಅದರ ಬಾಜು ಮತ್ತು ಇಲ್ಲಿ ಒಂದು ಗೇಟು ತೆರೆದಿದೆ ಒಂದು ಗೇಟು ಮುಚ್ಚಿದೆ.

ಅದರ ಮುಂದೆ ಒಂದು ಗಾಡಿ ಕೂಡ ನಿಂರ್ದಿಸಿದ್ದಾರೆ ಮತ್ತೆ ಒಳಗಡೆಗೆ ತುಂಬ ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ.

ಇಲ್ಲಿ ಸುಮಾರು ತರಹದ ಬುಕ್ಕುಗಳು ಕೂಡ ಇವೆ.

ಅನ ಬಾಜು ಒಂದು ಸ್ಟೂಲ್ ಕೂಡ ಇದೆ.

ಇದು ಒಂದು ಮುಸ್ಲಿಮರ ಮಜೀದ್ ಇಲ್ಲಿ ನಮಾಜ್ಗೊಳ್ಳೋಕೆ ಜನರು ಬರುತ್ತಾರೆ.

ಒಂದು ಗೋರ್ಮೆಂಟ್ ಕಂಪನಿ ಇದರ ಹೆಸರು ನಂದ ಸಿಲಿಂಡರ್ ಪವರ್ಟಿ ಲ್ ಟಿ ಡಿ ಅಂತ್ ಕೂಡ ಬರೆಯಲಾಗಿದೆ.

ಸರ್ಟಿಫೈಡ್ ಕಂಪನಿ ಅಂತ ಕೂಡ ಬರೆಯಲಾಗಿದೆ.

ಇಲ್ಲಿ ಒಂದು ಮನೆ ಈ ಮನೆಯ ಒಂದು ಬ್ಯಾನರ್ ನಲ್ಲಿ ಪಾಟೀಲ್ ಇಂಜಿನಿಯರಿಂಗ್ ಕಂಪನಿ ಅಂತು ಕೂಡ ಬರೆಯಲಾಗಿದೆ.

ಮತ್ತು ಇಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ಬರೆಯಲಾಗಿದೆ.

ಇದು ಒಂದು ದೊಡ್ಡ ಮನೆ ಇಲ್ಲಿ ಸುಮಾರು ಕಿರೈ ಮನೆಗಳು--

ಇಲ್ಲಿ ಒಂದು ಮನೆ ಇದೆ ಬಾಜು ಒಂದು ಶಟರ ಇದೆ ಇಲ್ಲಿ ಒಂದು ಬ್ಯಾನರ ಕೂಡ ಹಾಕಿದ್ದಾರೆ.

ಕೆಳಗಡೆ ಇವರ ಸೆಲ್ ಫೋನ್ ನಂಬರ್ ಕೂಡ ಹಾಕಿದ್ದಾರೆ ನೈನ್ ಸೆವೆನ್ ಫೋರ್ ಥ್ರೀಬಲ್ ಟೂ ಎಯಿಟ್ ಜೀರೋ ಎಯಿಟ್ .

ಈ ಬ್ಯಾಂಕಿನ ಮೇಲೆ ಒಂದು ಬೋರ್ಡ್ ಮೇಲೆ ಅಶೋಕ್ ಪೆಟ್ರೋಲಿಯಂ ಕೂಡ ಬರೆಯಲಾಗಿದೆ.

ಐ_ಸಿ_ಐ ಬ್ಯಾಂಕ್ ಅಂತ್ ಕೂಡ ಬರೆಯಲಾಗಿದೆ.

ಮತ್ತು ಅಲ್ಲಿಯ ಬೇಕರಿ ಹೆಸರು ಭಾಗ್ಯ ಸ್ವೀಟ್ ಗತ್ ಅಂತ್ ಕೂಡ ಬರೆಯಲಾಗಿದೆ.

ಮತ್ತೆ ಇದರ ಬಾಜು ಪೖಂಪು ಗಳು ಕೂಡ ಇವೆ.

ಎರಡು ಮಂದಿಬ್ಲೂ ವೂ ಕಾಲೇಜ್ ಆದ್--

ಇಲ್ಲಿ ಒಬ್ಬನು ಕಾರನ್ನು ಮೇಲೆಕ್ಕೆ ಎತ್ತಿ ಅದರ ಬುಡಕ್ಕೆ ವಾಷ್ ಇಂಗ್ ಮಾಡುತ್ತಿದ್ದಾನೆ.

ಮತ್ತು ಸುತ್ತಮುತ್ತ ಕಾಂಪೌಂಡ್ ಅದರ ಮೇಲೆ ಶೆಡ್ಡನ್ನು ಹೊಡೆದಿದ್ದಾರೆ.

ಒಂದು ಬ್ಯಾನರ್ ನಲ್ಲಿ ಶಿವಂ ಡಯಾಗ್ನೋಟಿಕ್ ಏಜೆನ್ಸಿ ಅಂತ ಕೂಡ ಬರೆಯಲಾಗಿದೆ.

ಅದರ ಮೇಲೆ ಟ್ಯಾಬ್ಲೆಟ್ ನ ಚಿತ್ರಗಳು ಕೂಡ ಹಾಕಿದ್ದಾನೆ.

ಇನ್ನೊಂದು ಬ್ಯಾನರ್ ನಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಫೋಟೋ ಕೂಡ ಹಾಕಿದ್ದೆ--

ಮತ್ತು ಇಲ್ಲಿ ಸಮಾರು ಒಂದೆರೆಡು ಗಿಡಗಳು ಕೂಡ ಶೋ ಗಿಡಗಳು ಕೂಡ ಇಕ್ಕಿದ್ದಾರೆ.

ಮತ್ತು ಇಲ್ಲಿ ಒಂದು ಕಿಡಕಿಗೆ ಕಾಂಜ ಕೂಡ ಹಾಕಿಂದು ಇದೆ.

ಇಲ್ಲಿ ಇನ್ನೊಬ್ಬ ಮನುಷ್ಯ ನಡ್ಕೊಂಡು ಹೊಂಟಿದ್ದಾನೆ.

ಆಜು ಬಾಜು ಎರಡು ಬೈಕುಗಳು ಕೂಡ ಇವೆ.

ಇದರ ಮುಂದೆ ಒಂದು ನಾಲ್ಕೈದು ಕಾರುಗಳು ಮತ್ತು ನಾಲ್ಕೈದು ಗಾಡಿಗಳು ಕೂಡ ನಿಂತಿವೆ.

ಮತ್ತು ಇದರ ಸುತ್ತ ಮುತ್ತ ಕಾಂಪೌಂಡ ನ್ನು ಗಾಜಿನಿಂದ ಕಟ್ಟಿದ್ದಾರೆ.

ಇದು ಎದುರ್ ಗಡೆ ಒಂದು ತೊಡೆ ಶೋ ಗಿಡಗಳು ಕೂಡ ಇವೆ.

ಇದು ಒಂದು ಕಾರ್ ಶೋ --

ಎದುರುಗಡೆ ಒಂದು ಕಟ್ಟಿ ಕೂಡ ಮಾಡಲಾಗಿದೆ.

ಇಲ್ಲಿ ದೊಡ್ಡ ದೊಡ್ಡ ಟೈರ್ ಗಳು ಗಾಡಿ ಟೈರ್ ಗಳು ಕಾರಿನ ಟೈರ್ ಗಳು ಬಸ್ಸಿನ ಟೈರ್ ಗಳು ಕೂಡ ಇವೆ.

ಅಲ್ಲಿ ಒಬ್ಬ ಮನುಷ್ಯ ಕುರ್ಚಿ ಮೇಲೆ ಕುಂತಿದ್ದಾನೆ.

ಒಳಗಡೆ ಒಬ್ಬ ಮನ್ಶ ಇಬ್ಬರು ಮನ್ಶ್ಯರು ನಿಂತಿದ್ದಾರೆ.

ಬಾಜು ಒಂದು ಕು ಖಾಲಿ ಕುರ್ಚಿ ಕೂಡ ಇದೆ.

ಸುತ್ತ ಮುತ್ತ ಫ್ಯಾನುಗಳು ಮತ್ತು ಒಂದು ಬಲ್ಪು ಮತ್ತು ಸಿ_ಸಿ ಕ್ಯಾಮರ ಕೂಡ ಇದೆ.

ಇದೊಂದು ಗಾಡಿ ಯಾವ್ದೋ ಫ್ಯಾಷನ್ ಗಾಡಿ ಕಾಣತ್ತದದು.

ಕೆಂಪು ಹೂವ ಅರಿಸಿಣಿ ಹೂವ ಗುಲಾಬಿ ಹೂವ ಮತ್ತು ಚೆಂಡೂ ಹೂವ ಇಲ್ಲಿ ಹೆಣ್ಣು ಮಗಳು ಕೂಡ ಕುಂತಿದ್ದಾಳೆ.